ಇಲ್ಲಿ ಹೊರಗಿನ ಬೋರ್ಡ್ ಚೆನ್ನಾಗಿದೆ ಮತ್ತು ಹಾಸ್ಪಿಟಲ್ ನೋಡಲು ದೊಡ್ಡದಾಗಿದೆ ಇದರ ಮುಂದೆ --

ನಾನು ನೋಡುತ್ತಿರುವ ಈ ಚಿತ್ರದಲ್ಲಿ ಇದೊಂದು ಜಿಮ್ ಈ ಜಿಮ್ ನಲ್ಲಿ ಒಬ್ಬ ಜಿಮ್ ಮಾಡಿ ತನ್ನ ಮೈಯನ್ನು--

ಚೆನ್ನಾಗಿಟ್ಟುಕೊಂಡಿದ್ದಾನೆ ಅವನು ತನ್ನ ಬೈಸೆಪ್ಸನ್ನು ತೋರಿಸುತ್ತಿದ್ದಾನೆ ಮತ್ತು ತನ್ನ --

ಇದು ಬೆಳಗಾಂ ಜಿಲ್ಲೆಯಲ್ಲಿ ಬರುತ್ತಿದೆ ಮತ್ತು ಇದರ ಚುರ್ಚ್ನ ಟೈಮಿಂಗ್ಸ್ ಇದರಲ್ಲಿ ಕೊಟ್ಟಿದ್ದಾರೆ .

ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಮುಂತಾದವರ ಫೋಟೋಗಳಿವೆ ಮತ್ತು ಈ ಟೇಬಲ್ ಮೇಲೆ --

ಮತ್ತು ಇಂಥವುಗಳನ್ನು ನಾನು ಹಿಂದೆ ನೋಡಿರಲಿಲ್ಲ --